ಇದು ನೋಡೋದಿಕ್ಕೆ ಯಾವುದೊ ಒಂದು ಹೋಟೆಲ್ ತರ ಕಾಣಿಸುತ್ತ ಇದೆ ಈ ಹೋಟೆಲ್ಲನ್ನು ಬಹಳ ಅಚ್ಚು ಕಟ್ಟಾಗಿ ನಿರ್ಮಿಸಿದ್ದಾರೆ ಅಲ್ಲಿ ರೆಸೆಪಿಷನಿಸ್ಟ್ ಗೋಸ್ಕರ ಒಂದು ಕಟ್ಟಡವನ್ನು ನಿರ್ಮಿಸಿದ್ದಾರೆ ಇಲ್ಲಿ ಸೋಫಾ ಗಳನ್ನೂ ಹಾಕಿ ಒಂದು ಟೇಬಲ್ ಅನ್ನು ಹಾಕಿ ಚೆನ್ನಾಗಿ ಒಂದು ಇದನ್ನು ಇಟ್ಟಿದಾರೆ ನೋಡೊದಕೆ ಚೆನ್ನಾಗಿದೆ .

ನ್ಯಾಚುರಲ್ಸ್ ಎನ್ನುವ ಒಂದು ಬಿವುಟಿ ಸೆಲ್ ಇಲ್ಲಿ ಹೆಣ್ಣು ಮಕ್ಕಳಿಗೆ ಹೇರ್ಸ್ ಅನ್ನು ಡಿಸೈನ್ ಡಿಸೈನ್ ಆಗಿ ಮಡುವುದು ಅವರು ಕೋರಿದ ಹಾಗೆ ಅವ್ರ ಅವರ ಕೇಶ ರಾಶಿಗಳನ್ನೂ ಅವರಿಗೆ ಇಷ್ಟ ವಾಗುವಂತೆ ಮಾಡಿಸಿಕೊಳ್ಳುವ ಒಂದು ಸುಂದರವಾದ ಜಾಗ .

ಇದು ಅಮೃತ ಕೆಫೆ ಅಂಡ್ ಬಾರ್ ಆಗಿರೋದು ಈ ಶಾಪ್ ಅಲ್ಲಿ ಕಾಫಿ ಆಗಿ ಕಾಫೀ ಮತ್ತು ಕೂಲ್ ಡ್ರಿಂಕ್ಸ್ --